ಇಷ್ಟೇ ಆಗಿದೆ ಜೀವನ ಅಂತು ಜೀವನ ಅನ್ನೋದ್ ಏನಂಥ .

ಶಿಕ್ಷಣ ಅನ್ನೋದ್ ಏನು ತಿಲಸ್ತಿಲ ನಮ್ಮಗೆ correct ಆಗಿ ಹೇಳಬೇಕು ಅಂತ ಅಂದ್ರೆ.

ಈ ಶಿಕ್ಷಣ ಪಡಿಯೋವ್ರು ತುಂಬಾ ಹೆಚ್ಗಆಗಿ ಹೋಗಿದರೆ ಎಲ್ಲರೂ.

ಅದರಿಂದ ಏನಂದ್ರೆ ಉದ್ಯೋಗ

ಆ ಸಿಗ್ಬೇಕ್ ಆಗಿರೋರು ಕೆಲ್ಲೋರ್ ತುಂಬಾ ಮಂದಿ ಇದಾರೆ.

ಈಗ ಯೆನಗೈತೆ ಅಂದ್ರೆ ಈಗ ಎಲ್ಲರೂ ಓದಾಕೆ ಬರ್ತವ್ರೆ ಅದರಲ್ಲಿ ಯಾರೊ ಒಬ್ರು ಇಬ್ರು ಮೇಲೆ ಬರ್ತೈರೋರು ಚೆನ್ನಾಗಿ ನಾವು ಓದಿದಿವಿ ಅಪ್ಪ ಕೆಲಸ ಸಿಕ್ಕಿದೆ ಅನ್ನೋರು.

ಹ ಈಗ ಈಗ ಲಂಚ ಅನ್ನೋದು ಎನ್ ಬಂದೈತ್ರ ಈಗ.

ಇದರಿಂದ ಆಗೋಗಿತ್ತು ಇವಾಗ ಏನಂದ್ರೆ ಮುಂದೆ ಕೇಳಬೇಕಾಗಿತ್ತು ಈಗ ನಾವು ಹಿಂದೆ ಓದಿರೋರ್ ನ್ ಕೇಳ್ಕೊಂಡು ಹೋದರೆ ನಾವು

ಯಾರಿಗ ಬುದ್ದಿ ಇದ್ಯೋ ಅದರಲ್ಲಿ

ಆದ್ರೆ ಈ ತಿಳವಳಿಕೆ ಇಲ್ದಿರೋರೋ

ಉದ್ಯೋಗ ಪಡ್ಕೊಂಡು ಆ ಸ್ಥಾನದಲ್ ಇದ್ದು

ಮಾಡಬೇಕಾಗಿರೋ ಕೆಲಸ ಮಾಡದಿರಾ

ನಮ್ಮ ಜ್ಞಾನ ಅನೂದು ನಮ್ಮ ದೇಶಾನೆ ಆಳುತ್ತೆ

ಆದ್ರೆ ಜ್ಞಾನ ಅಲ್ಲ ಇಗ್ಗ್ ದುಡ್ಡು ದುಡ್ಡು ಅಲ್ತಿದೆ ಈಗ

ಒಂದು ಕಡೆ ನೋಡ್ಕೊಲ್ಲದ್ ಆದ್ರೆ ಈಗ ನಮ್ಮಗೆ ಇರೋ ಲೆಕ್ಕದಲ್ಲಿ Correct ಆಗಿ Education ಮಾಡದ್ರೆ ನಾವು

ಆ ತರ ಯಾಕ ಇಲ್ಲ ಅಂತಂದ್ರೆ ಇದೆ ಯಾರೊ ಸರ್ಕಾರೀ ಉದ್ಯೋಗ ಮಾಡ್ತೈರ್ತನೆ .

ಅವರಿಗೋ ಇರ ಮಕ್ಕಳ್ನ ಏನಪ್ಪಾನಮ್ಮ ಸರ್ಕಾರೀ ಶಾಲೆಯಲ್ಲಿ ಸರ್ಕಾರೀ College ಅಲ್ಲಿ ಓದ್ಸುದ್ರೆ

ಏನೋ ಒಂದು Education ಅನ್ನೋದು ಚೆನ್ನಾಗ್ ಸಿಗುತೆ ಅನ್ನೋ ತರ ಮಾಡ್ತಿಲ್ಲ .

ಖಾಸಾಗಿ ಅವರಿಗೆ ಸ್ವಲ್ಪ ಅವರಿಗೆ ಲಾಬ ಸಿಗ್ತೈತೆ ವರ್ತು

ಈ ಸರ್ಕಾರೀ ಶಾಲೆಗಳನಗ್ಲಿ ಕಾಲೇಜ್ ತುಂಬಾ ಕಡಿಮೆ ಇಂದ

ಹ ಅದರಿಂದ ತುಂಬಾ ಕಡಿಮೆ ಆಗಿ ಅವರನ್ನ ಏನೋ ತುಂಬಾ ಕಿಳಗಿ ನೋಡದು.

ಏನೋ ಅಂತ ಒಂದೋ ಕೌಶಲ್ಯ ಅನ್ನೋದು ಅವನ್ದ್ರಲ್ಲಿ ಎನ್ ಅಯ್ತೆ ಅಂತ ಯಾರು ಕಂಡೆ ಇದ್ದಿಲ್ಲ.

ಇವರ್ ನೋಡಿ ಎಲ್ಲರೂ ಮರ್ಯಾದಿ ಕೊಡ್ತವ್ರೆ ಬಿಟ್ರೆ ನಾವು ಆ ಕಾಲೇಜ್ ಇಲ್ಲ ಅಂದ್ರೆ ಆ ಶಾಲೆ ಹೆಸರ್ ಹೇಳದ್ರೆ ಸಾಕು .

ಹ ಬೇರೆ ಇನ್ ಈ ತರ ಕಾಲೇಜ್ ಅಂತ ಹೇಳ್ಬಿಟ್ರೆ

ನಮ್ಮನ ತುಂಬಾ

ಇವರು ಏನೋ ಪಡ್ತಿರ್ತರೆ .

ಸರ್ಕಾರೀ ಶಾಲೆಯಲ್ಲಿ ಮಾಡಿರ ಎರಡು ಪಾಠನೆ ಆಗ್ಲಿ

ಅರ್ಥ ಪೂರ್ಣನವಾಗಿ ಮಾಡಿರ್ತಾರೆ.

ಆ ಆದ್ರೆ ಖಾಸಗಿ ಅವರು ಅಂಗ ಅಲ್ಲ .

ಅಂಕ ಪಡಿಬೇಕು ಅಷ್ಟೆ ನೋಡ್ತಾರೆ ವರ್ತು ಅವರು ಇವರಿಗೆ .

ಆದ್ರೆ ಆ ಪಾಠ ಇಕ್ಕಿರೋದ್ ಎನಿಕ್ಕೆ

ನಮ್ಮ ಕಡೆ ಏನು ನಮ್ಮಗೆ ಬಾರೋ ಅಂತ ವಿಧ್ಯಾರ್ಥಿಗಳು ಸಂಖ್ಯೆ ಜಾಸ್ತಿ ಆಗಬೇಕೆ ವರ್ತು

Result ಕೂಡ ನೋಡಿ ಅವರದು ನೋಡ್ಕೊಲ್ಲದ್ ಆದ್ರೆ.

College ಅಲ್ಲಿ Exam Time ಗಳಲ್ಲಿ ಪರೀಕ್ಷೆಗೆ ಬಾರೋ ವಂಥ ಕ್ವೆಶನ್ಸ್ನ

ಇವಗ್ ನೋಡ್ಕೊಲ್ಲದ್ ಆದ್ರೆ ಈಗೆಲ್ಲ ವಿದೇಶ ದಲ್ಲಿ ಓದ್ತವ್ರೆ

ನಾವು ಕೂಡ ಈ ವಿದೇಶದಲ್ಲಿ ಹೊದಿದ್ರು ಪರವಾಗಿಲ್ಲ.

ಏನು ಪುಸ್ತಕ ಓದು ಒಂದ್ ಗಾದೆ ಆಯ್ತ್ ಅಲ್ಲ ಕೋಶ ಓದು ದೇಶ ಸುತ್ತು ಅಂತ ಆ

ದೇಶ ಸುತ್ತಲ್ಲ ಯಾಕ್ ಸುತ್ತಲ್ಲ ಅಂದ್ರೆ ನಮಿಗೆ ಜ್ಞಾನ ಇರೋದಿಲ್ಲ.

ಆ ಜ್ಞಾನ ಇರಬೇಕ್ ಆದ್ರೆ ನಾವ್ ಏನೋ ಒಂದು ಓದಿರೋದು.

ನಾವು ಸರಿಯಾದ ಓದೂ ಸಿಕ್ಕಿದಿದ್ರೆ

ನಾವು ಏನೆ ಅರ್ಗು ಮಡ್ಬೌದು ಈಗ ಯಾರೊ ಸಾಮನ್ಯ ಜನರನ್ನ ಈಗ ಯಾರನ್ನೋ ಕಳಿಸಿ ಬಿಟ್ಟು ಹೋಗೋ ಒಂದ್ ದೇಶನ ತಿರ್ಕೊಂಡ್ ಬಾರೋ ಅಂದ್ರೆ ಅವನು ಏನು ತಿರಗ್ತಾನೆ.

ಅವನಿಗೆ ಏನು ಗೊತ್ತಾಗೋದಿಲ್ಲ ಅವನು ಏನು ಓದಿರೋದಿಲ್ಲ ಓದಿದರು ಕೂಡ ನು ಅವನು ಪಡ್ಕೊಂದಿರ ಅಂತಂದು ಜ್ಞಾನ ಆಗ್ಲಿ ಅವನಿಗೆ ಕೊಟ್ಟಿರ ಶಿಕ್ಷಣ ಆಗ್ಲಿ ಇದೆ ತರ ಇರ್ತಿತು.

ಎನ್ ಮಾಡಕ್ ಅಗುತೆ .